ಇವತ್ತು ಈ ಪಾರ್ಕಿನಲ್ಲಿ ಟ್ರೈನ್ ಓಡಾಡುತ್ತಿದೆ ಇದು ಮಕ್ಕಳು ಆಡುವಂತಹ ಆಟದ ಟ್ರೈನ್ ಆಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಇರುವುದು ಶ್ರೀ ಮಹದೇಶ್ವರ ಮೆಸ್ಸ್ ಎಂಬುವುದು. ಇದು ವೀರಶೈವರ ಪರಿ-ಫಲಹಾರ ಮಂದಿರ. ಇದು ಸಂಪಿಗೆ ರಸ್ತೆ ಚಾಮರಾಜನಗರದಲ್ಲಿ ಕಂಡುಬರುತ್ತದೆ.

ಈ ಚಿತ್ರಾದಲ್ಲಿ ಕಾಣಿಸುತ್ತ ಇರುವುದು ಕೆ.ಎ. ಜೀರೋ ಥ್ರೀ ಎ.ಎ. ಸಿಕ್ಸ್ ಡಬಲ್ ಟು --

ಈ ಚಿತ್ರಾ ದಲ್ಲಿ ಕಾಣಿಸುತ್ತಾ ಇರುವುದು__